ಈ ಚಿತ್ರದಲ್ಲಿ ನಾವು ಪುರಾತನ ದೇವಸ್ಥಾನ ವನ್ನ ನೋಡಿತಾಇದಿವಿ ಕಲಿನಿಂದ ಕೇತನೆ ಮಾಡಿರುವಂತ ದೇವಸ್ಥಾನ ಇದಾಗಿದೆ ಹಿಂದೆ ನಾವು ಗುಟ್ಟ ಬೆಟ್ಟಗಳನ್ನು ನಾವು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಆಗಿನ ಕಾಲಕೆ ಸಂಬಂಧ ಪಟ್ಟ ಒಂದು ದೇವಸ್ಥಾನ ನೋಡಿತಾಇದಿವಿ ದೇವಸ್ಥಾನದ ಗೋಪುರದ ಮೇಲೆ ಒಂದು ಕೇಸರಿ ಬಾವುಟ ಇಡಲಾಗಿದೆ .

ಈ ಚಿತ್ರದಲ್ಲಿ ನಾವು ಒಂದು ದೇವಸ್ಥಾನವನ್ನ ನೋಡತ್ತಾ ಇದ್ದಿವಿ ದೇವಸ್ಥಾನ ಮೇಲಿನ ಗೋಪುರದ ಮೇಲೆ ದೊಡ್ಡದಾಗಿ ಕೇಸಿರ ಕೇಸಿರ ಬಾವುಟವನ್ನು ನೆಡಲಾಗಿದೆ .

ಒಂದು ಬೀದಿ ದೀಪವನ್ನು ಕೂಡಾ ನಾವು ಇಲ್ಲಿ ನೋಡಬಹುದು ಜನರೆಲ್ಲಾ ಇಲ್ಲಿ ನಿಂತಿದ್ದಾರೆ ಅಕ್ಕಪಕ್ಕ ಮನೆಗಳನ್ನ ನಾವು ಇಲ್ಲಿ ನೋಡಬಹುದು.

ಈ ವಿಗ್ರಹ ಕಪ್ಪು ಬಣ್ಣದ್ದಾಗಿದ್ದು ಕಮಲ ಹೂ ಬಿಳಿ ಬಣ್ಣದ್ದಾಗಿದೆ ಹಾಗೂ ಇದನ್ನು ಒಂದು ಉದ್ಯಾನವನದಲ್ಲಿ ಇಟ್ಟಿದ್ದಾರೆ.